ಇದೊಂದು ಟ್ಯಾಕ್ಟರಿ ಯ ಟ್ರಾಲಿ ಎಂದು ಹೇಳಬಹುದು.

ಈ ಟ್ರಾಲಿ ಒಂದು ಮೇಲಕ್ಕೆ ಎತ್ತಿದ್ದಾರೆ ಮತ್ತು ಪೇಂಟ್ ಬಳೇದಿರುತ್ತಾರೆ.

ಮತ್ತು ಇದು ಶೋಭಾ ಸುಂದರವಾಗಿದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ಮತ್ತಿದೊಂದು ದೊಡ್ಡದಾದ ಗೋಡನ್ ಆಗಿದೆ ಎಂದು ಹೇಳಬಹುದು.

ಇಲ್ಲಿ ಎರಡು ದೊಡ್ಡದಾದ ರೋಲರ್ ಗಳು ಮತ್ತು ಒಂದು ರೋಡ್ ಹಾಕುವ ಮೆಷೀನ್ ಇರುವುದನ್ನು ಕಾಣಬಹುದು ಮತ್ತು ಇಲ್ಲಿ ಕೆಲಸಗಾರರು ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದು.

ಇದು ಒಂದು ಬಾಗಿಲ ಪದರ ಆಗಿವೆ ಈ ಪದರಿನಲ್ಲಿ ಸಾಕಷ್ಟು ವಿಧವಾದ ಕಾಣಬಹುದು.

ಮತ್ತು ಇವು ಸಾಲಿನಂತೆ ಜೋಡಿಸಿದ್ದಾರೆ ಮತ್ತು ಇವು ಮಿಂಚುತ್ತಿರುವುದನ್ನು ಕಾಣಬಹುದು ಮತ್ತು ಇಲ್ಲಿ ಎರಡು ತರಹದ ಸೆಟ್ ಇರುವುದನ್ನು ಕಾಣಬಹುದು.

ಮತ್ತು ಅಲ್ಲಿ ಎಲ್_ಇ_ಡಿ ಟಿ_ವಿ ಯೆಲ್ಲಿ ಗಣೇಶನ ಫೋಟೋ ವನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಇಬ್ಬರು .

ಮತ್ತು ಈ ಕಾಂಪೌಂಡಿ ಗೆ ಒಂದು ಹಸಿರ ಆದ--

ಇದೊಂದು ಕ್ಲಾಸ್ ರೂಮ್ ಆಗಿದೆ ಈ ಕ್ಲಾಸ್ ರೂಮ್ ನಲ್ಲಿ--

ಈ ಟೇಬ್ರೊ ವಾಲಿಗೆ ಒಂದು ದೊಡ್ಡದಾದ ಗ್ರೇ ಹಸ್ ನೀಲಿ ಬಣ್ಣದ ಒಂದು--

ಮತ್ತು ಈ ಮೇಲ್ಚಾವಣಿಯೊಂದು ಬಾದೆ ಅಂತ ಹೇಳಬಹುದು ಮತ್ತು ಇದರ ಸುತ್ತಮುತ್ತಲು ದೊಡ್ಡ ದೊಡ್ಡ ಗಿಡಗಳನ್ನು ಕಾಣಬಹುದು ಇದು ಬಹಳ ಸುಂದರವಾಗಿದೆ.

ದೊಡ್ಡ ದೊಡ್ಡದಾದ ಕಾಂಪ್ಲೆಕ್ಸ್ ಆಗಿದೆ ಈ ಕಾಂಪ್ಲೆಕ್ಸ್ ನ ಮುಂದ್ಗಡೆ--

ಇದೊಂದು ದೊಡ್ಡದಾದ ಕಾಂಪ್ಲೆಕ್ಸ್ ಇದೆ ಎಂದು ಹೇಳಬಹುದು.

ಇಲ್ಲಿ ಇಬ್ಬರು ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿ ಅತ ಸಹಾಯ ಕೇಳುತ್ತಿರುವುದನ್ನು ಕಾಣಬಹುದು ಮತ್ತೆ ಈ ದೃಶ್ಯ ನೋಡಲು ಬಹಳ ಸುಂದರವಾಗಿದೆ.

ಮತ್ತು ಬಗಲಿಗೆ ಒಂದ್ ಬಯಲು ಸೀಮೆ ಪ್ರದೇಶ ಇದೆ ಎಂದು ಹೇಳಬಹುದು.

ಇದೊಂದು ತುಂಬ ರೀತಿ ವಿಧವಿಧವಾದ ಕಾಂಪ್ಲೆಕ್ಸ್ ಎಂದು ಹೇಳ್ಬೊದು ಮತ್ತ ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಎಂದ ಬೋರ್ಡನ್ನ ಹಾಕಿದ್ದಾರೆ.